ಮತ್ತು ಇಲ್ಲಿ ನಾಲಕ್ಕು ಕಾರು ಗಳು ಇವೆ ಒಂದು ಕೆಂಪು ಬಣ್ಣದ ಕಾರ್ ಆಗಿದೆ.

ಟೈಲ್ಸ್ ಕಾಣಿಸುತ್ತಿದೆ ಮತ್ತು ಇಲ್ಲಿ ಎರಡು ಫ್ಲೆಕ್ಸ್ ಗಳು ಕೂಡ ಕಾಣಿಸುತ್ತಿದೆ.